ಎಲ್ಲರಿಗು ಫೋಟೊ ಎಂದರೆ ತುಂಬ ಇಷ್ಟ ಅದು ನಮ್ಮ ಹಳೆ ನೆನಪುಗಳನ್ನು ನೆನಪಿಸುತ್ತದೆ ಅದು ಕೆಲವೊಂದು ಅದನ್ನು ತಮ್ಮ ಹಾಬಿಯಾಗಿ ಸಹ ಮಾಡುತ್ತಾರೆ. ಅನೇಕರು ಫೋಟೋಗಳನ್ನು ಪ್ರಾಣಿಗಳ ಫೋಟೋ ಹಾಗೂ--

ವಾಟರ್ ಪಾರ್ಕ್ ಇದರಲ್ಲಿ ನಮ್ಮ ಸಮಯವನ್ನು .]

ಜಿಮ್ ಇದನ್ನು ನಾವು ವರ್ಷ ಹಾಗೂ ಮಂತ್ಲಿ ದುಡ್ಡು ಕೊಟ್ಟು ನಮ್ಮ ದೇಹವನ್ನ ಅಂದವಾಗಿ ಮತ್ತೆ ಅದನ್ನು --

ಹಾಗಾದರೆ ಜನ ಕಡಿಮೆ ಬಂದರು ಪರವಾಗಿಲ್ಲ ಅಂತ ಹೇಳಿ ಅಷ್ಟು ಖರ್ಚು ಮಾಡಿ ಊಟ ಹೀಗೆ ವೇಸ್ಟ್ ಮಾಡಿ ಡಿ.ಜೆ ಲೈಟ್ಸ್ ಡ್ಯಾನ್ಸ್ ಅಂತ ಮುಂತಾದಕ್ಕೆಲ್ಲ ಮದುವೆಯಲ್ಲಿ.